ಬಣ್ಣಗಳಿಂದ ತುಂಬಿರುವ ಕೊಳಲನೂದುತ್ತ ನಿಂತಿರುವುದನ್ನು ಪ್ರತಿಮೆಯನ್ನು ಕಾಣಬಹದು.

ಈ ಚಿತ್ರದಲ್ಲಿ ಕಾಣುತ್ತಿರುವುದು ಏನೆಂದರೆ ಹಳದಿ ಬಣ್ಣ ತುಂಬಿರುವ ಶಾವಂತಿಗೆ.

ಮತ್ತು ಬೆಳಗಿನಿಂದ ಹೂವಿನ ಅಲಂಕಾರದಿಂದ ಮಾಡಿರುವುದನ್ನು ನಾವು ಕಾಣಬಹುದು.

ಮೇಲಿನಿಂದ ಕೆಳಗೆ ಬರುತ್ತಿರುವುದನ್ನು ನಾವು ಇಲ್ಲಿ ಕಾಣಬಹುದು.